ಈ ಚಿತದಲ್ಲಿ ನಾವು ಒಂದು ಕಲ್ಯಾಣ ಭವ ವನ್ನು ಕಾಣಬಹುದು ಇಲ್ಲಿ ಆರ್.ಆರ್ ವೆಡ್ಡಿಂಗ್ ಹಿಲ್ಸ್ ಅಂತ ಫಲಕ ವನ್ನು ಈ ಕಟ್ಟಡದ ಮೇಲೆ ಹಾಕಿದ್ದಾರೆ.

ಈ ಚಿತ್ರದಲ್ಲಿ ನಾವು ಕೆಲವು ಸಮಾರಂಭಗಳನ್ನೂ ಮಾಡಲು ಒಂದು ಕಲಾ ಮಂದಿರವನ್ನು ನೋಡಬಹುದು. ಈ ಕಲಮಂದಿರ ಕೆ ರಾಜೇಂದ್ರ ಕಲಮಂದಿರ ಎಂಬ ಹೆಸರನ್ನು ಹಾಕಿದ್ದಾರೆ. ಮತ್ತೆ ಇಲ್ಲಿ ಹಲವಾರು ರೀತಿಯ ಅಲಂಕಾರವನ್ನು ಮಾಡಿದರೆ.

ಈ ಚಿತ್ರದಲ್ಲಿ ನಾವು ಒಂದು ಅಂಗಡಿ ಅನ್ನು ನೋಡಬಹುದು ಅಂಗಡಿಯ ಒಳ ಭಾಗದಲ್ಲಿ ನೀಲಿ ಬಣ್ಣ ಬಟ್ಟೆಯನ್ನು ಹಾಸಿ ಅದರ ಮೇಲೆ --

ಅಲಂಕಾರ ಅನ್ನು ವಿದ್ಯುತ್ ದೀಪ ದಿಂದ ಅಲಂಕಾರ ಮಾಡಿದ್ದಾರೆ ಮತ್ತೆ ಕೆಳ ಭಾಗದಲ್ಲಿ ಬಿಳಿ ಬಲ್ಪ್ ಅನ್ನು ಹಾಕಿ ಹೂವಿನ ರೀತಿಯಲ್ಲಿ ಅಲಂಕಾರ ಅನ್ನು ಮಾಡಿದ್ದಾರೆ.

ಈ ಚಿತ್ರ ದಲ್ಲಿ ನಾವು ಹೊಸದಾಗಿ ಕಟ್ಟಿರುವ ರಾಮ ಮಂದಿರ ಚಿತ್ರ ವನ್ನು ಕಾಣಬಹುದು ಮತ್ತೆ ರಾಮ ಮಂದಿರದಲ್ಲಿ ವಿದ್ಯುತ್ ದೀಪ ವನ್ನು ನೋಡಬಹುದು ಇಲ್ಲಿ ಸಣ್ಣ ಪುಟ್ಟ ಗಿಡಗಳನ್ನು ನೋಡಬಹುದು.